ಮತ್ತೆ ಮಾತಾಡುವ ಹಾಗಿದ್ರೆ ಇನ್ನೊಂದ್ಸಲ, free ಇದ್ದಾಗ.

ಆಯ್ತ್ ಆಯ್ತು ಆ.

ಆ hello ಸಾಯಿನಾಥ್. ಹಾ hello ಸಮಿತ್ ಅವ್ರೆ. "ಹಾ ಹೇಗಿದ್ದೀರಿ?""" ಹಾ ನಾನ್ ಆರಾಮ್ ಇದ್ದೇನೆ ಮಾರ್ರೆ ನೀವ್ ಹೇಗ್ ಇದ್ದೀರಿ? ಹಾ ನಾನ್ಸ ಆರಾಮ್ ಇದ್ದೇನೆ ಮತ್ತೆ ಮನೇಲಿ ಎಲ್ಲ ಹೇಗಿದ್ದಾರೆ? ಮನೇಲಿ ಎಲ್ಲ ಆರಾಮ್ ಇದ್ದಾರೆ. ನೀವು ನಿಮ್ಮ ಮನೇಲಿ ಎಲ್ಲ ಹೇಗಿದ್ದಾರೆ ? ಹಾ ಆ ಆರಾಮ್ ಇದ್ದಾರೆ ನಮ್ಮ ಮನೇಲಿಸಾ ಮತ್ತೆ ಕೇಳಿದಂತೆ. ಹಾ ಕೇಳಿದ್ದು ಹೇಳ್ತೆನೆ ಹೇಳ್ತೆನೆ ನಿಮ್ಮನ್ಸ ಕೇಳಿದ್ದೆ ಅಂತ ಹೇಳಿ. ಆಯ್ತ್ ಆಯ್ತ್ ಹೇಳ್ತೆನೆ. ಮತ್ತೆ ಎಲ್ಲಿದ್ರಿ? ನಾನ್ ಹೀಗೆ ಸ್ವಲ್ಪ ಪೇಟೆಗೆ ಬಂದಿದ್ದೆ ಮಾರ್ರೆ ಒಂದ್ಸ್ವಲ್ಪ ಇಷ್ಟು ಸಾಮಾನ್ ತಗೋಳ್ಳಿಕ್ಕೆ ಇತ್ತು. ಹಾ ಹೌದಾ ಹಾಗೆ.

ಹೀಗೇನೇ call ಮಾಡಿದ್ದು ಆವತ್ತು ನಿಮ್ಮದು ಅಕ್ಕನದ್ದು ಮದುವೆ ಇತ್ತಲ್ಲ ಹಾಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅಲ್ಲಾ. ಹಾ ಹೌದೌದು ನಾನ್ ಅದೇ ಯೋಚನೆ ಮಾಡ್ತಿದ್ದೆ ಯಾಕೆ ಬರ್ಲಿಲ್ಲ ಇವ್ರು ಅಂತ. ಅದೇ ಮನೆಗೆಸ ನೀವ್ ಮನೆಗೆ ಸಮೇತ ಬಂದಿದ್ರಲ್ಲ ಕರೀಲಿಕ್ಕೆ ನಂಗೆ ಅದೇ ಬೇರೆ ಕೆಲಸ ಇತ್ತು ಹಾಗೆ ಇಲ್ಲದ್ರೆ ಬರ್ತಾ ಇದ್ದೆ. ಹೌದಾ ಗಮ್ಮತ್ ಇತ್ತ. ಹಾ ಪರವಾಗಿಲ್ಲ ಜನ ಒಂದು ಸಾಧಾರಣ ಆಗಿದ್ರೂ ಒಂದು ಎರಡು ಸಾವಿರ ತನಕ. ಹಾ ಹೌದಾ ಹಾಗೆ ಇಲ್ಲದ್ರೆ ಬರ್ತಿದ್ದೆ ಬೇರೆ ಕೆಲಸ ಇತ್ತು ಹಾಗೆ ಅಲ್ಲಿಗೆ ಹೋಗ್ಬೇಕ್ ಆಗ್ತಿತ್ತು. ಹೌದ್ ಹೌದ್ ಪರ್ವಾಗಿಲ್ಲ ಪರ್ವಾಗಿಲ್ಲ. ಹಾ ಇನ್ನೊಮ್ಮೆ ಬರ್ತೇನೆ ನಾನ್ ಮನೆಗೆ. ಆಯ್ತ್ ಆಯ್ತ್ ಪರ್ವಾಗಿಲ್ಲ ಇನ್ನೊಂದು ಸದ್ಯದಲ್ಲಿ ಇನ್ನೊಂದು ಕಾರ್ಯಕ್ರಮ ಮಾಡುವ ಒಂದು ಯೋಚನೆ ಉಂಟು ಬನ್ನಿ. ಹಾ ಹಾ ಹೌದಾ next time ಆ next time ಬರ್ತೇನೆ ಹಾಗೆ. ಆ ಆಯ್ತ್ ಆಯ್ತು ನಾನ್ ಕರಿತೆನೆ ನಿಮ್ಮನ್ನು. ಆಯ್ತ್ ಆಯ್ತು ಅಕ್ಕನನ್ನು ಕೇಳಿದ್ದೆ ಅಂತ ಹೇಳಿ. ಹ ಆಯ್ತು ಸರಿ ಸರಿ. ಅವರೀಗ ಎಲ್ಲಿ ಇರುದು. ಅವರೀಗ ಇಲ್ಲಿ Udupi ಆಚೆ ಇರುದು. ಹಾ ಹೌದಾ ಹಾಗೆ ಮತ್ತೆ.

ಹಾ ಇವತ್ತು ರಜೆ ಹಾಗೆ.

ಹಾ ಇವತ್ತು ಮನೇಲಿ ಇದ್ದೇನೆ ಇವತ್ತು ರಜೆ ಹಾಕಿದ್ದು ಹಾಗೆ.

ಕಾರ್ಯಕ್ರಮ ಇತ್ತು ಹಾಗೆ ರಜೆ ಹಾಕಿದ್ದು. ಹಾಗೆ ಹಾಗೆ ಮತ್ತೆ ನಿಮ್ದು ಯಾವತ್ತು ಮದುವೆ ಆಗೋ plan . ನಮ್ದು ನೋಡ್ಬೇಕು ಅದ್ ಕೆಲಸ ಅಲ್ಲ ಹಾಗೆ ಹಾಗೆ ಹಾ ಹಾ ಮತ್ತೆ. ಮತ್ತೆ ಹೇಳ್ಬೇಕು ಊಟ ಆಯ್ತಾ? ಹಾ ಊಟ ಆಯ್ತು ನಿಮ್ದು ಆಯ್ತಾ? ಹಾ ನಮ್ದು ಇನ್ನು ಮಾಡ್ಬೇಕು ಅದೇ ನಾನು ಪೇಟೆಗೆ ಬಂದಿದ್ದೆ ಅಲ್ಲ. ಹಾ ಹಾ ಹಾಗೆ ಹಾಗೆ. ಹಾಗೆ ಹಾಗೆ ಮತ್ತೆ ಯಾವತ್ತೂ ಸಿಕ್ತೀರಿ? ನೋಡ್ಬೇಕು ಈಗ ಕೆಲಸ ಅಲ್ಲ ಇವತ್ತು ನಾನು ರಜೆ ಹಾಕಿದ್ದು ಹಾಗೆ.

ಹಾ free ಇರುವಾಗ ನಾನ್ ಹೇಳ್ತೆನೆ ನಿಮ್ಗೆ call ಮಾಡ್ತೆನೆ. ಆಯ್ತ್ ಆಯ್ತ್ ನೀವು ಒಂದು ಕರೆ~ call ಮಾಡಿ ನಾವು ಯಾವತ್ತೂ ಒಂದು free ಇರುವಾಗ ಒಂದು ಸಿಗುವ. ಆಯ್ತು ಮನೆಗೆ ಮನೆಗೆಸ ಬರ್ತೆನೆ. ಆಯ್ತ್ ಆಯ್ತ್ ಬನ್ನಿ ಬನ್ನಿ ಬನ್ನಿ. ಅವ್ರಿಗೆ ಹೇ~ ಹೇಗ್ ಆಗ್ತದೆ ಅಂತೆ. ಅಕ್ಕನಿಗೆ? ಹೇಗೆ ಆಗ್ತದೆ ಅಂದ್ರೆ ಅಲ್ಲಿರುದಲ್ಲ ಗಂಡನ ಮನೆಯಲ್ಲಿ ಇರುದಲ್ಲ ಹಾಗೆ. ಪರ್ವಾಗಿಲ್ಲ ಮೊನ್ನೆ ಒಂದು ಎರಡು ದಿವಸ ಬೇಜಾರಲ್ಲಿ ಇದ್ರಂತೆ phone ಮಾಡಿದ್ರು ಈಗ ಪರ್ವಾಗಿಲ್ಲ ಅಲ್ಲಿ ಎಲ್ಲ ಮನೆಯವರೆಲ್ಲ ಒಳ್ಳೆ ಇದ್ದಾರಂತೆ. ಹಾ ನೀವ್ ಹೋಗಿದ್ರ ಅಲ್ಲಿಗೆ? ಹಾ ಹೋಗಿದ್ದೆ ನಾನ್ ಹೋಗಿದ್ದೆ ಅವ್ರುಸಾ ಬಂದಿದ್ರು. ಹಾ ಹಾ ನಿಮ್ದು ಇನ್ನೊಂದು ಉಂಟಲ್ಲ ನಾಳ್ದು ಅಂದ್ರೆ ಅವತ್ತು ನೀವ್ ಹೇಳಿದ್ರಲ್ಲ ಇನ್ನೊಂದು ಕಾರ್ಯಕ್ರಮ ಉಂಟಲ್ಲ.

ಹಾ ಬನ್ನಿ ಬನ್ನಿ ನೀವ್ ಬರ್ಲೆಬೇಕ್ ಆಗ.

ಹೌದೌದು ಗಮ್ಮತ್ ಮಾಡುವ. ಮದ್ವೆಗೆ ಬರ್ಲಿಕೆ ಆಗ್ಲಿಲ್ಲ ಅಲ್ಲ ಹಾಗೆ. ಹೌದು ಹೌದು ಪರ್ವಾಗಿಲ್ಲ ನಾನ್ ಅದೇ ಯೋಚ್ನೆ ಮಾಡ್ತಿದ್ದೆ ಯಾಕ್ ಬರ್ಲಿಲ್ಲ ಅಂತಾ. ನಾನ್ ಆವತ್ತು call ಮಾಡ್ಲಿಕ್ಕೆಸ ಆಗ್ಲಿಲ್ಲ ಹಾಗೆ ಬೇರೆ ಬೇರೆ ಇದ್ರಲ್ಲಿ ಇದ್ದೇ ಅಲ್ಲ ಕೆಲಸದಲ್ಲಿ ಹಾಗೆ.

ಹಾ ಹಾ ಮದ್ವೆ ಗಮ್ಮತ್ ಆಯ್ತು ಜನ ಎಲ್ಲ ಸುಮಾರ್ ಆಗಿದ್ರು Orchestra ಎಲ್ಲ ಮಾಡಿದ್ವಿ.

ನಾನೊಬ್ಬ miss ಆದೇ ಹಾಗೆ. ಸರಿ ಹಾಗಾದ್ರೆ ನಂಗೆ call ಬರ್ತಾ ಉಂಟು. ಹಾ ಹೌದಾ ಆಯ್ತ್ ಆಯ್ತ್ ಸರಿ ಇಡುದಾ ನಾನು. ಆಯ್ತ್ ಆಯ್ತ್ ಪರವಾಗಿಲ್ಲ.

ಮತ್ತೆ ಏನು ಇಲ್ಲ ಇವಾಗೇ, ನಾನು ಒಂದು tour ಗ್ ಹೋಗ್ಬೇಕಂತ plan ಮಾಡಿದ್ಡ್ ಮಾಡಿದ್ದೆ.

ಅದ್ಕೆ ನೀನೂ ಬರ್ತೀಯಾ ಅಂತ ಕೇಳ್ದೆ. ಏ ಹೋಗೋಣಪ್ಪ ಬಾಳ್ ದಿನಾ ಆಯ್ತ್ ಎಲ್ಲಾರ ಹೋಗೋಣಂತೆ.

ಮತ್ತೆ ಮತ್ತೆ ನಿಮ್ ಶಾಲೆ ಅಲ್ಲಿ ಆಗ್ಲಿ, college ಅಲ್ ಆಗ್ಲಿ . ಸಣ್ಣ ಮಕ್ಕಳು ನಾವ್ ಸಣ್ಣೋರಿದ್ದಾಗೆಲ್ಲಾ school ಇಗ್ ಹೋಗ್ತಿದ್ವಲಾ friends ಎಲ್ಲಾ get together ಮಾಡೋಣ ಅಂತಾ ಹ್ಮ್. ಹಾ ಚನ್ನಾಗಿದೆ.

ಮತ್ತೆ ಏನ್ ಏನ್ ಮುಂದೆ ಅಲ್ಲಿ . ಬ್ಯಾಡಾ two ಎರಡ್ ದಿನ tour ಗೆ ಹೋದ್ರೆ ಎಲ್ಲಾರೂ time spend ಮಾಡಾಕ್ ಆಗ್ತೇತಲ್ಲ. ಇವಾಗ್ ನಾವು ಒಂದ್ ವಾರದ್ plan ಒಂದು ವಾರದ್ದು plan ಮಾಡ್ಕೊಂಡಿದ್ದೆ. ಒಂದ್ ವಾರದ್ ಬ್ಯಾಡ್ ಲೇ ಪಾ, ಎರಡ್ ದಿನಾ ಮೂರ್ ದಿನಾ ಅಂದ್ರೆ ಎಲ್ರಿಗೂ ಅಗ್~ ಇದ್ ಆಗ್ತೇವಾಲಾ ಎಲ್ಲ already womens ಆದ್ವಿಯಲಾ ನಾವೆಲ್ಲಾ.

ಮಕ್ಕಳು ಇರ್ತಾರಾ ಇದ್ ಇರ್ತಾರಾ ಎರಡ್ ದಿನಾ ಅಂದ್ರ okay ಅಂತಾರ ಅನಿಸ್ತೇತಿ ಎಲ್ಲಾರು.

ನೀನೆ ನೀವೆಲ್ಲಾರು ಸೇರೋಣಾಂತೆ ಯಾ~ ಎಲ್ ಹೋಗೋಣ ಅಂದ್ರ ಹೋಗೋಣಾಂತ ಎರಡ್ ದಿನಾ ಮೂರ್ ದಿನಾ convenient ಎಲ್ಲಾರ್ಗು ಅನುಕೂಲ ಇದ್ರ ಹೋಗೋಣಾಂತ. ಅನುಕೂಲ ನಾವ್ ಮಾ~ ಮಾಡ್ಕೊಂಡ್ರೆ ಆಗುತ್ತೆ ಇಲ್ಲಾ ಅಂದ್ರೆ ಆಗಲ್ಲ. ಅಲ್ಲ ಎರಡ್ ದಿನಾ ಇರ್ಲಾ, ಮೂರ್ ದಿನಾ ಇರ್ಲಾ ಎಲ್ಲರಿಗೂ ಅನುಕೂಲ ಯಾವ್ದ್ ಎರಡ್ ದಿನಾ ಇರ್ತೇತಾ . ಹಾ ಚನ್ನಾ~ ಎಲ್ಲರೂ time spend ಮಾಡ್ಬೇಕ್ ನೋಡ್ ಆರಾಮಾಗಿರ್ಬೇಕು. ಅಂತೂ ಆಗತ್ತೆ ಅದಕ್ಕೆ ಅಂತಾನೇ ಇವಾಗ ನಾವ್ ದಿನಾ ಮನೇಲೇ ಇರ್ತೀವಿ, ಹೋಗ್ತಿವಿ, college ಹೋಗ್ತಿವಿ ಬರ್ತೀವಿ.

ಇವಾಗ್ ಎಲ್ಲಿ ಸನೇ ಹೋಗೆ ಇಲ್ಲಾ ಭಾಳ ದಿನ ಅಯ್ತಲ್ಲ . Friends ಸ್ನೇಹಿತರೋಳಗ್ ಒಂದ್ ಒಗ್ಗಟ್ಟ್ ಇರುತ್ತೆ. ಹೌದಪ್ಪಾ ಹೌದ್ ಹೋಗೋಣಾಂತ್ ಎಲ್ಲಾರಿಗೂ bore ಆಗೇತಿ ಈಗ್ ಸುಮ್ನ್ ಆಗಿರ್ತೇತಾ ಹೋಗ್ಬೋದ್.

ಅದ್ಕೆ ಹೋಗೋಣ ಅಂತ plan ಮಾಡ್ದೆ ಅಷ್ಟೇ.

ಅದೇ ಆ ಚೆನ್ನಾಗೈತಿ ಹೋಗೋಣಾಂತ್ ಎಲ್ಲಾರೂ ಹೋಗೋಣಾಂತ್. ಹಾ ಜಾಗ ಯಾವ್ಯಾವ್ ಆಗಬಹುದು ಅಂದ್ರೆ ಸ್ಥಳಗಳ್ದು ಯಾವ್ ಸ್ಥಳಕ್ಕೆ ಹೋಗೋಣಾ ಅಲ್ಲಿ? ಅಲ್ಲಾ ನೀರಿಂದ್ ಅಂದ್ರೆ ನೀರಿನ್ ಕಡೆ ಅಂದ್ರೆ ಈಗ ಮುರುಡೇಶ್ವರಾ ಹಿಂಗ್ falls ಆ ತರ ಹೋಗೋಣಾ . ಆ side ಆದ್ರೆ ಗೋಕರ್ಣ, ಬರುತ್ತೆ. ಹಾ, ನೋಡ್ಯಾರ್ ಅಂದ್ರೆ ಬೇಡಾ ಅಂದ್ರೆ ಮಡಿಕೇರಿ ಕಡೆ ಹೋಗೋಣಂತೆ, ಅದು ಚನ್ನಾಗೈತಿ. ಆ ಕಡೆ place ಚನ್ನಾಗಿದೆ ಅಲ್ಲಾ? ಅದ್ long journey ನು ಆಗ್ತೇತಿ ಮತ್ ಎಲ್ಲಾರೂ ಮಜಾ ಮಾಡಬೋದು. ಇವ್~ ಈ ಕಡೆನೂ ಆಗತ್ತೆಲಾ ಇಲ್ಲಿ ಈ side ಹೋದ್ರೆ ಮಡಿಕೇರಿ ಒಂದೇ ಆಗತ್ತೆ ನಾವ್ ನೋಡೋದು. ಹ್ಮ್‌ ಹ್ಮ್‌ . ಗೋಕರ್ಣ, ಮುರುಡೇಶ್ವರಾ, ಹೊರನಾಡು, ಶೃಂಗೇರಿ ಈ ಕಡೆ ಹೋದ್ರೆ ಜಾಸ್ತಿ place ಸ್ಥಳಗಳು ಸಿಗ್ತಾವೆ. ಅದೇ ಹಂಗೆ ಮಾಡೋಣಾಂತ ಯಾರ್ ಹಿಂಗ್ ಸೇರೋಣಾಂತೆ ಚನ್ನಾಗಿ ಯಾವ್ದ್ ಬರ್ತೇತಿ almost ಅಂದ್ರ ಅಲ್ಲೇ ಹೋಗೋಣಂತೆ ಚೆನ್ನಾಗೈತಿ ಎಲ್ಲಾ ಕಡೆ ಇರ್ಲಿಕ್ ವ್ಯವಸ್ಥೆ ಚೆನ್ನಾಗೈತಲ್ಲಾ. ಹಾ ಮುರುಡೇಶ್ವರಾ, ಗೋಕರ್ಣ, ಹೊರನಾಡು, ಶೃಂಗೇರಿ, ಧರ್ಮಸ್ಥಳ, ಕುಕ್ಕೆ ಅಂದ್ರ ವಾಪಸ್ ನಮಗ ಬರಾಕು time ಇರತ್ತೆ.

ಹಾ ಈ ಕಡೆ ಎಲ್ಲಾ ಸ್ಥಳಗಳನ್ ನೋಡಿದ್ರೂನೂ ಒಂದು ಇದು ಇರುತ್ತೆ. ಒಂದ್ ಗಾಡಿ ಮಾಡ್ಕೊಂಡ್ ಹೋಗಿಬಿಡೋಣ, ಸುಮ್ನೆ ನಾವೇ ಅಲ್ಲಿ ಗಾಡಿ ಮಾಡ್ಕೊಂಡ್. ಹಾ ನಾವೇ ಮಾಡ್ಕೊಂಡ್ .

ಹಾ ಇದಾರೆ ಬಾಳ್ ದಿನಾ ಆಯ್ತು ಒಟ್ಟ ಎಲ್ಲಿ ಹೊರಗ್ ಹೋಗಿದ್ದೆಯಿಲ್ಲಲಾ? ಇಲ್ಲ ಹೋಗೋಣಾಂತ್ ಪಾ ಎಲ್ಲರೂ ಖುಷಿ ಪಡ್ತಾರ್, ದಿನಾ ಆಗಿತ್ತಲಾ. ಅದ್ಕೆ next ಮತ್ತೆ ದೊಡ್ಡ್ ದೊಡ್ದು higher education ಇಗ್ ಹೋಗೋರ್ ಬಾಳ್ ಮಂದಿ ಇರ್ತಾರೆ, ಇವಾಗ್~ ಇವಾಗ್ಲೇ once small ಒಂದ್, ಒಂದ್ ಏನೋ picnic ಮಾಡ್ಕೊಂಡ್ಬಿಟ್ವಿ ಅಂದ್ರೆ. ಇವಾಗ್~ ಇವಾಗ್ಲೇ once small ಒಂದ್, ಒಂದ್ ಏನೋ picnic ಮಾಡ್ಕೊಂಡ್ಬಿಟ್ವಿ ಅಂದ್ರೆ. ಹ್ಮ್‌ ಹ್ಮ್‌ ಇರ್ತೇತಿ friendship ಚನ್ನಾಗಿ ಬೆಳಕೊಂತ ಇರ್ತೇತಿ ಹ್ಮ್‌. ಅದಕೆ ಹೋಗಿ ಬರೋನ್ರೀ ಅಂತ call ಮಾಡಿದೆ.

ಸರಿ ಸರಿ, ನೀವು plan ಮಾಡ್ಕೋರಿ .

Hello ವ~ ವರ್ಷಿಣಿ ಏನ್ ಗೊತ್ತುಂಟ ಮೊನ್ನೆ ನೀವ್ ಹೇಳ್ತಿದ್ರಲ್ಲ trip ಗೆ ಬಾ trip ಗೆ ಬಾ ಅಂತ ನಾನ್ ಅದ್ಕೆ ಬರಲ್ಲ ಅಂತ ಹೇಳಿದ್ದೆ ಆ ನೀವ್ ಒಂದ್ ನನ್ನನ್ನು ಕರ್ಕೊಂಡು ಹೋದದ್ರಿಂದ ತುಂಬಾ ಒಳ್ಳೇದ್ ಆಯ್ತು ಗೊತ್ತುಂಟ. ಯಾಕಂದ್ರೆ ನಾನು ಅಲ್ಲಿ ಆ ತರಾ ಪ್ರಾಣಿ ಮತ್ತೆ ಅಲ್ಲಿ enjoyme~ ಆ enjoyment ಎಲ್ಲ ಮಾಡಿದ್ದೆಲ್ಲ ಚಂದ ಆಯ್ತು ನೀವ್ ನೀವು ನನ್ನನ್ನು ಹ್ಮ್‌ ಒತ್ತಾಯ ಮಾಡಿದ್ರಿಂದ ನಾನು ಅಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಆಯ್ತು. ಮತ್ತೆ ನಾವು bus ಅಲ್ಲೆಲ್ಲ ಹೋದದ್ದು ಆ dance ಮತ್ತೆ DJ ಅದೆಲ್ಲ ನ~ ನಮ್ಗೆ ನಂಗೆ ತುಂಬಾ ಇಷ್ಟ ಆಯ್ತು ನೀವು ಕರ್ದಿದ್ರಿಂದ ನಾನು ಬಂದೆ ಇಲ್ಲದ್ರೆ ನಾನು ಮನೆಯಲ್ಲೇ ಕುತ್ಕೊಂಡು ಅದೇ TV . ಅದೆಲ್ಲ ನೋಡ್ತಿದ್ದೆ ನೀವ್ಸ ಒಟ್ಟಿಗೆ ಹೋಗುದು ಎಲ್ಲ ಗೊತ್ತಾಯ್ತ್ ಅಲ್ಲ ಮತ್ತೆ ಅಲ್ಲಿ ನೀರೆಲ್ಲ ಇತ್ತು ತುಂಬಾ ಆ ನಾನು ನೀನೆಲ್ಲ ಅಲ್ಲಿ ಆಟ ಆಡಿದ್ವಲ್ಲ ನೀರಲ್ಲಿ ತುಂಬಾ ಸ್ವಲ್ಪ da~ danger ಯಾಕಂದ್ರೆ ನಾನು. ಮುಳು~ ಮುಳುಗ್ಲಿಕ್ಕೆ ಹೋದೆ ನೀವೆಲ್ಲ ನನ್ನನ್ನು ಬಚಾವು ಮಾಡಿದ್ರ ಆದ್ರಿಂದ ನಂಗೆ ತುಂಬಾ ಖುಷಿ ಆಯ್ತು ಆ ನಮ್ friendship ಎಲ್ಲ ನೋಡಿ ಆ ಮತ್ತೇ ಅಲ್ಲಿ ಪ್ರಾಣಿ ಮತ್ತೆ ಅಲ್ಲಿ ಗಿಡ ಗಿಡಗಳೆಲ್ಲ ಇತ್ತಲ್ಲ. Nursery ಎಲ್ಲ ತುಂಬಾ ನಂಗೆ ಇಷ್ಟ ಆಯ್ತು ಅಲ್ಲಿ ಗು~ ಗುಲಾಬಿ ಗಿಡ ಮತ್ತೇ ಆ ದಾಸವಾಳ ಅದೆಲ್ಲ ಇತ್ತಲ್ಲ ನಂಗೆ ತುಂಬಾ ಇಷ್ಟ ಆಯ್ತು ನಂಗೆ ಯಾಕಂದ್ರೆ ನಂಗೆ ತುಂಬಾ ಗಿಡದ ಮೇಲೆ ಅಂದ್ರೆ ತುಂಬಾ ಇಷ್ಟ ನಂಗೆ ನೋಡ್ಲಿಕ್ಕೆ ಎಲ್ಲ. ಆದ್ರಿಂದ ನಂಗೆ ತುಂಬಾ ಇಷ್ಟ ಆಯ್ತು ಮತ್ತೇ ನಾವಲ್ಲಿ ಹೊದ್ವಲ್ವ Murdeshwar ಕ್ಕೆ ಅಲ್ಲಿ ಒಳಗೆಲ್ಲ ಹೋಗುವಾಗ ಅಂದ್ರೆ ತುಂಬಾ ಮೆಟ್ಟಿಲೆಲ್ಲ ಇರ್ತದಲ್ಲ ನಂಗೆ ಅದು. ಸಾಕಾಯ್ತು ಆದ್ರೂಸ ನಿಮ್ ನಿಮ್ ಜೊತೆಯೆಲ್ಲ ಇದ್ವಲ್ಲ ಆದ್ರಿಂದ ಚಂದ ಇತ್ತು ಮತ್ತೆ ಮತ್ತೆಂತ ಏನ್ಸ ಇಲ್ಲ ಅಲ್ಲಿ ಆದ್ರೆ ನಂಗೆ ತುಂಬಾ ಖುಷಿ ಆಯ್ತು ಆಯ್ತಾ. ಮತ್ತೆ ದೊಡ್ಡ್ ದೊಡ್ಡ್ದು ಪ್ರಾಣಿ ಎಲ್ಲ ಇತ್ತಲ್ಲ ಜಿರಾಫೆ, ಆನೆ ಅದೆಲ್ಲ ನಂಗೆ ಅದು ನವಿಲು ನೋಡಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾವ್ ಹೋಗುವಾಗನೆ ಅದು ರೆಕ್ಕೆ ಬಿಚ್ಚಿ dance ಮಾಡ್ಲಿಕ್ಕೆ ಶುರು ಮಾಡಿತಲ್ಲ ನಂಗೆ ಅದು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಮ್ ನಮ್ಮ ಮನೆ ಬದಿಯಲ್ಲಿಸ ಇದೆ ಆದ್ರೆ ಅಷ್ಟೇನೂ ತುಂಬಾ ಇಲ್ಲ ಅಲ್ಲ ಆದ್ರಿಂದ ನಂಗೆ ತುಂಬ ಖುಷಿ ಆಯ್ತು ಅದು ಕೊಕ್ಕರೆ ಅದೆಲ್ಲ ನೋಡಿ ಮತ್ತೆ ಎಂತ ಮತ್ತೆ. ಇದು ಅಲ್ಲಿ ಹಸಿರು ತುಂಬಾ ಇತ್ತಲ್ಲ ನಂಗೆ ಆದ್ರುನು ತುಂಬಾ ಖುಷಿ ಆಯ್ತು ಅಲ್ಲಿ ಹೋಗ್ಲಿಕ್ಕೆ ಮತ್ತೆ ನಾವ್ ಆ ಅಲ್ಲಿ ಎಲ್ಲ ಆಟ ಆಡಿದ್ದು ನಂಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ನಾವ್ ಇದೆಲ್ಲ ಮಾ~ ಮಾಡಿರ್ಲಿಲ್ಲ ಯಾವತ್ತುಸ. ಅಂದ್ರೆ ನಾವ್ friends ಎಲ್ಲ ಹೋಗಿದ್ದು first time ಅಲ್ಲ ಆದ್ರೂ ನಂಗೆ ತುಂಬಾ ಖುಷಿ ಆಯ್ತು ನೀವ್ ಕರ್ದಿದ್ರಿಂದ ಆಯ್ತು ನಾನ್ ಬಂದೆ ಇಲ್ಲದ್ರೆ ಮನೆಯಲ್ಲೇ ಸುಮ್ನೆ bore ಆಗ್ತಿತ್ತು ನಂಗೆ exam ಎಲ್ಲ ಮು~ ಮುಗಿತಲ್ಲ. Bore ಆಗ್ತಿತ್ತು ಇಲ್ಲದ್ರೆ ಓದ್ಬಹುದಿತ್ತು ಮತ್ತೆ ಅಲ್ಲಿ ಇದ್ ತುಂಬಾ ಇದಿತ್ತಲ್ಲ ಬಿಸಿಲು ಸಾಕ್ ಸಾಕಾಗಿ ಹೋಯ್ತು ತುಂಬಾ ಬಿಸಿಲೆಲ್ಲಾ ಇತ್ತಲ್ಲ. ಮತ್ತೆ ಅಲ್ಲಿಸ ಅಲ್ಲಿಯದ್ದು ನೀ~ ನೀರ್ ಒಂತರ ಬೇರೆ ಇತ್ತಲ್ಲ ಆದ್ರೂನೂ ನಂಗೆ ಒಂತರ ಆ ಅಲ್ಲಿಸ ಇದ್ ಆಗ್ಲಿಲ್ಲ ಮತ್ತೆ ನಂಗೆ place ಎಲ್ಲ ನಂಗೆ ತುಂಬಾ ಹಿಡಿಸ್ತು.

ನಾನ್ ಕೂಡ ಹುಷಾರಾಗಿದ್ದೇನೆ. ಮತ್ತೆ ಏನ್ ಮಾಡ್ತಿದ್ದಿ?

ನಾನು ಪರೀಕ್ಷೆಗೆ ಓದ್ತಾ ಇದ್ದೆ. ನೀನ್ ಏನ್ ಮಾಡ್ತಿದ್ದಿ?

ನಾನ್ ಕೂಡ ಅದೇ ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ದೇನೆ .

ನಮ್ಗೆ ಹದ್ನಾಕು ತಾರೀಕಿಗೆ ನಿಮ್ಗೆ?

ಮೊದಲು export management , ನಿಮ್ಗ್ಯಾವ್ದು?

ನಮ್ಗೆ sociology thought ಆ ತುಂಬ ಕಷ್ಟ ಉಂಟು.

ಹಾ ಅದಕ್ಕೆ ಮತ್ತೆ ಪುಸ್ತಕ ಕೂಡ ಇಲ್ಲ ಅಲ್ಲ.

ನಾವು ಈಗ ಶಿಕ್ಷಕರು ಹೇಳಿದ್ದಾರೆ ಸಹಾಯ ಬೇಕಿದ್ರೆ ನಮದ್ ತಗೋಳಿ ನಾವು ಕೊಡ್ತೇವೆ ನಿಮ್ಗೆ ಆದಷ್ಟು ಅಂತ.